ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರು ರಿಪೇರಿ ಮಾಡುತ್ತಿರುವ ಸಂದರ್ಭದಲ್ಲಿ ಅವುಗಳನ್ನು ಪ್ಯಾಕಿಂಗ್‌ ಮಾಡುತ್ತಿರುವುದನ್ನು ನಾವು ಕಾಣಬಹುದು. ಇಲ್ಲಿ ಅತೀ ಹೆಚ್ಚು ಪ್ಯಾಕಿಂಗ್‌ ಮಾಡುವ ಸಂದರ್ಭ--

ಇಲ್ಲಿ ಅತೀ ಕಾರಿಗೆ ಎಲ್ಲಾ ರೀತಿಯ ಪ್ರೋಡಾಕ್ಟ್‌ಗಳನ್ನು ಹಾಕಿ ಹಾಳಾದ ಕಾರಗಳನ್ನು ಹೊಸ ಕಾರುಗಳನ್ನಾಗಿ ನವೀಕರಣಗೊಳಿಸುವುದು ನಾವು ಇಲ್ಲಿ ಕಾಣ--

ಇದು ಚಿತ್ರಣ ದಕ್ಷಿಣ ಕನ್ನಡದ ಒಬ್ಬ ವ್ಯಕ್ತಿಯು ತನ್ನ ಬೈಸಿಕಲ್‌ ಟಿ_ವಿ_ಎಸ್‌ ನಲ್ಲಿ ಪಾಸೆಂಜರ್‌ ಕೂರಿಸಿಕೊಂಡು ಹೋಗುವಂತಹ ಗಾಡಿಯನ್ನು ತೆಗೆದುಕೊಂಡಿದ್ದಾನೆ.